ಅದೇ ಪುಟ್ಟಕ್ಕನ ಮಕ್ಕಳು, ಶ್ರೀರಸ್ತು ಶುಭಮಸ್ತು ಕೆಲವ್ ಇದೆಯಲ್ಲ. ಹ್ಮ್ ಅದ್ ಎಲ್ಲಾ ಒಳ್ ಒಳ್ಳೆ story ಇತ್ತಲ್ಲ. ಎಲ್ಲ ಎಲ್ಲ ಇದೆ

ಪುಟ್ಟಕ್ಕನ ಮಕ್ಕಳು ಮಾತ್ರ ಒಳ್ಳೆ story ಇದೆ. ಹಾ ಅದ್ರಲ್ಲಿ ಅದೇ ಅದೇ story ಒಳ್ಳೆದುಂಟು ಶ್ರೀರಸ್ತು ಶುಭಮಸ್ತು ಸ ಒಳ್ಳೆದಿದೆ

ಮತ್ತೆ Colors Kannada ದಲ್ಲಿ ಯಾವ್ದು ಒಳ್ಳೆದು serial ? ಹೌದು ಅದು ಚೆನ್ನಾಗಿ ಓಡ್ತಿದೆ ಯಾವ್ದು serial ಒಳ್ಳೆದಿದೆ

ಗಿಣಿರಾಮ ಹ್ಮ್ ಅದ್ರಲ್ಲಿ ಗೀತಾ ಕೂಡ ಉಂಟಲ್ಲ

ಗೀತಾ ಧಾರಾವಾಹಿ ಅದ್ರಲ್ಲೆಲ್ಲ serial

ಸರಿ ನಿನ್ serial ಅಂತ ನೆನಪ್ ಮಾಡ್ದಾಗ ನನ್ಗೆ ಕಾಣ್ಕಂಬಂಗ್ ಇತ್ ನಾನ್ ಕಂಡ್ ನಿಂಗೆ call ಮಾಡ್ತೆ ಆಯ್ತಾ.

ಎಲ್ಲಿಗೆ .

ಮನಿಗ್ ಹೋಗ್ತಾ ಇದಿನಿ ದಾರ್ಯಾಗ ಇದೀನಿ ಮನಿಗ್ ಹೋಗ್ತಾ ಇದೀನಿ.

ಹೇಳ್ಬೇಕ . ಇದು ನಿಮ್ಮೂರ್ ಕಡೆ ಅವು ಯಾರಿಗೊ ರೋಗ ಬಂದಿತ್ತಂತಾ ನಿಮ್ಮೂರಾಗ?

ಅದೇನೋ ರೋಗ ಬಂದು ಸತ್ತೋಗ್ಯಾರಂತಲ್ಲಾ ಮೊನ್ನೆ?

Corona ಅಲ್ಲಲೇ ಅದ್ ಯಾವ್ಡೊ ಕೈ ಕಾಲು ಆಗಿ ಸತ್ತ್ ಹೋಗ್ಯಾರಂತಲೆ.

ಮೊನ್ನೆ ಕೈ ಕಾಲ್ ಸೊಟ್ ಆಗಿ ಸತ್ ಹೋಗಿದ್ರಂತಲೆ ನಿಮ್ಮೂರಾಗಿಂದು .

ಗೊತ್ತಿಲಲೇ ನಾನ್ ಊರಾಗ್ ಇದ್ದಿಲ್ಲ ಬೇರೇ ಕಡೆಗ್ ಹೌದಾ? ಅವಾ ಏನೋ ಆಗೈತಂತಲ್ಲೆ. ಏನೋ suicide ಏನೋ ಮಾಡ್ಕೊಂಡ್ಯಾರಾ ಅಂತ್ ಅಂದ್ರಪ್ಪ ನೆನ್ನೆ ಮೊನ್ನೆ ಏನೋ ಹೇಳಿದ್ರು.

ಅವ್ರ್ಕಿ ಅದೇನೋ ಆ ನೀರ್ ಕುಡ್ದು ಕಾಲ್ ಕೈ ಸೊಟ್ಟ ಆಗಿದ್ವಂತಲ್ಲೆ.

ಆ ಆಮೇಲೆ ನಿಮ್ಮೂರಿದ್ದ ಬಂತಪ್ಪ news ಅದಕ್ಕೆ ಮಾತಾಡ್ತಾ ಇದೇನ್. ಎ ಇಲ್ಲ ಇಲ್ಲ ಅದೇನೋ ಸುಮ್ ಸುಮ್ನೆ ಹೇಳ್ತಾರ ಅದೆಲ್ಲ.

ಸುಮ್ನೆ ಬೇರೇವ್ರ್ ಹೇಳ್ಯಾರ್ ಲೆ ಸುಮ್ನೆ ಏನಾರ.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

ನೀರು ನೀರ್ ಕೊಡ್ತಾರ ಇಲ್ಲ doubt . ನೋಡು ಆ . ಹ ಅದೇನೋ ಬಂತವ news .. ಹ ನಾನ್ ಏನ್ . news . ಬಂತು ಅದಕ್ಕೇ ಕೇಳ್ದೇ. ಓ ಹಾಗಾದ್ರೆ ಮಳೆ ಎಲ್ಲಾ ಚೆನ್ನಾಗ್ ಆಗ್ತಲ್ಲಾ. ಯಾವ್ ಮಳೆ ಇಲ್ಲಪೋ ನಿಂತ್ ಹೋಗ್ಬಿಡ್ತು.

ನಿಂತ್ ಹೋಯ್ತ್ . ನಮ್ side ಮಳೆ ಆತಾತಿಲ್ಲಿ.

ಮಳೆ ಹಂಗ ಬರೋದು ಒಂದ್ ನಾಕ್ ದಿನ full ಮೋಡ ಕವಿದ ವಾತಾವರಣ ನೋಡು.

But ಅವ್ರ್ ಬಿಡತ್ತೆ.

ಏನು ಆ ಸರಿ.

ಆ .

ನಂದೇನಿಲ್ಲ ಪ ರಂಜಿತ್. ಹಾ hello . ಏನ್ . ಏನ್ ಇದು ನಿಮ್ಮೂರಾಗ್ ಹಾಕಲ್ಲ? ನಮ್ಮೂರಾಗ್ cricket ಆಡಸ್ತಿದಾರೆ ಇವಾಗ್ cricket league ನಡ್ಯಕ್ ಹತ್ತೇತೆ. ಇಲ್ಲ ನಮ್ಮೂರಾಗ್ ಜಾತ್ರೆ ಹಾಕ್ತಾರೇ ಜಾತ್ರೆ tournament ಇಡ್ತೀವಲ್ಲ ನಮ್ಮೂರಲ್ಲಿ tournament ಆಡಕ್ ಹತ್ತೇತೆ. ಇಲ್ಲಾ ನಮ್ ಊರಾಗ ಜಾತ್ರೆ ಇತ್ತು ಹಂಗ ಜಾತ್ರೆಯಲ್ಲ ಆದ್ಮೇಲೆ tournament . ಇಡ್ತೀವಿ. ಮತ್ತೆ ಜಾತ್ರೆಗೆ ಒಂದ್ ಮಾತಾನ ಕರ್ದ್ಯ ನಮ್ಮನ್ನ ಬಾ ಅಂತ. ಇನ್ನ ಜಾತ್ರಿಲ್ಲ ಒಳ್ಳೆ ಜಾತ್ರೆ ಆದಾ ಹೇಳ್ tournament . ಹೇಳ್ತ್ನೋ.

ನಮ್ಮೂರೋರಿನ್ team ಐತ್ ನೋಡು ಅದೆಲ್ಲ ಐತೆ ಬರ್ತಾರ್ ನೋಡು ಆಡಕ್ಕ. ಹ್ಮ ಬರ್ಲ್ ತೊಗೊ. ಆ ಇನ್ನೇನಪ್ಪ?

ಹಾ. ಆರಾಮಿದ್ಯಲ್ಲ? ಎಲ್ಲಾರು ಆರಾಮಿದಾರ ನಿಮ್ಮೂರಾಗ್ ಎಲ್ಲಾರು?

ಎಲ್ಲಿದಿಯ ನೀನ್ ಇವಾಗ ಹೊಲ್ದಾಗೆ ಇದ್ಯ ಮನೆಗ್ ಇದ್ಯ?

ಏನಾಗೈತಪ್ಪಾ doctor ತಕ ತೋರಿಸ್ಕ್ಯೊ ಹೋಗಿ ಏನಾಗೈತೆ?

ಆ ಹೋಗ್ ತೋರ್ಸ್ಕ್ಯೊ ಪ .

ಹ ಒಂದು .

ಏನೊಪ್ಪ engagement ಗಂತ ಕರ್ದಿದ್ದ.

ಮದ್ವಿಗಿನ್ನು ಕರ್ದಿಲ್ಲ. ಮದ್ವಿಗಿನ್ನ late ಇದ್ದಂಗ್ ಐತೆ.

ನೋಡಾ ಹೇಳಪ್ಪೋ ನಾವ್ ಯೇನ್ ಯಾರಿಗ್ ಏನ್ ಬರಕ್ ಹೋಗಲ್ಲ ಮದ್ವಿಗೆ. ಯಾರ್ ಇಲ್ಲಲೇ ಇಲ್ಲಾ ಇನ್ನು ಮನಿಗ್ ಏನು ಅಂತ decide ಆಗ್ಲಿಲ್ಲ.

bachelor life enjoy . ಮಾಡಾನ ಅಂತ ಅದಕ. ಇಲ್ಲಲೆ ಮಾ~ ಮಾಡ್ಕಂತೀನ್ ನೋಡ್ ಇಷ್ಟಲ್ಲೇ ಮಾಡ್ಕನಕ ready . ಇದಿ. ನಿನಿಗ್ ಮಾಡನ್ ತಗೋ ನೀನ್ ನಿಂದ್ ಆದ್ಮೇಲ್ ನ ಮಾಡ್ಕೊಂಡ್ರಾತ್. ಓದ್ ಐತೆ. ಓದ್ಮುಗಿಯಾಕ ಒಂದ ಇಪ್ಪತ್ತು ವರ್ಷ ಆಗುತ್ತಾ? ಆ ನೆಂಬತ್ ವರ್ಷ ಬಿಡ್ ಅಂತೀಯಾ. ಯೆಸ್ತೇ ಬಾಳ ಬಾಳಾ ವರ್ಷ ಆಗುತ್ತೆ ಇನ್ನ ಒಂದೆರ್ಡ್ ವರ್ಷ job ಸಿಗ್ಬೇಕು ಇನ್ನೊಂದ್ ಐದ್ ವರ್ಷ. ಆಗ್ಲಿ ಬಿಡು ಇನ್ನ ಐದ್ ವರ್ಷ ಅಲ್ಲ hello .

ನಾನ್ ಸೊಲ್ಪ್ ಆರಾಮಿಲ್ಲ ನಾಳೆ ನಾನೇ ಮಾಡ್ತಿ ತೊಗೊ.

ನಾನಂತು ಆರಾಮ ಮತ್ತೆ ಹೇಗಾಗ್ತಿದೆ ಏನ್ ಮಾಡ್ತಿದ್ದೀರಾ? ನಾವೀಗ college ಆಯ್ತು college ಆಗ್ತಾ ಬಂತು.

ನಾನು college ಆಗಿ ಈಗ return ಹೋಗ್ತಾ ಇದ್ದೇನೆ.

ಮತ್ತೆ ಅಂದ್ರೆ shopping ಗೆ ಹೋಗ್ವ .

ಹಾ ಹಾ time pass ಮಾಡ್ಲಿಕ್ಕೆ. ಅದೇ ಮತ್ತೆ ಎಂತ ಮಾಡುದು ಸಂಜೆ ನಿಮಗೆ ಸಂಜೆ ಬೇಗ ಹೋಗ್ತೀರಾ ನೀವು?

ಇಲ್ಲಾ ಹಾ ನೀವ್ shopping ಅಂತ ಹೇಳ್ವಾಗ ನೆನಪಾಯ್ತು ನಮ್ಮ ಮನೆ ಹತ್ರ ನಮ್ಮೂರಲ್ಲಿ ಒಂದು ಹೊಸ ಇದು open ಮಾಡಿದ್ದಾರೆ ಆಯ್ತಾ. Building ಅಲ್ಲಿ ಅದ್ರಲ್ಲಿ ಒಂದು ಓ ದೊಡ್ಡ ಅಂಗಡಿ ಅಂದ್ರೆ mall ತರಾನೇ ಇದೆ ಎಲ್ಲಾ ಇದು ಅಂಗಡಿಗಳು ಕೂಡ ಅದ್ರಲ್ಲೇ ಒಂದು ತುಂಬಾ ಒಳ್ಳೆ ಇದೆ. ಅಂದ್ರೆ next time ಆ ನೀವು ಊರಿಗೆ ಏನಾದ್ರೂ ಬರೋದು ಅಂತ ಇದ್ರೆ ಆತರ ಏನಾದ್ರೂ ಇದ್ರೆ ನೀವು ಅಲ್ಲಿಗೆ ಬರ್ಬೋದು ಅಂದ್ರೆ ಎಲ್ಲಾ items ಒಂದ್ರಲ್ಲೇ ಒಂದ್ರಲ್ಲೇ ಸಿಕ್ತದೆ ನಿಮ್ಮ್ಗೆ.

ನಮ್ದು ಇಲ್ಲಿ Puttur ಅಲ್ಲಿ ಒಂದು ಉಂಟು ಅದು Republic Day ಮತ್ತೆ ಹೊಸ ವರ್ಷದೆಲ್ಲಾ ತುಂಬಾ offer ಉಂಟು.

ಇಲ್ಲಿ ಎಲ್ಲದಕ್ಕೆ buy one get one free ಉಂಟು. ಹಾ ಹಾಗೆ ಹೇಳ್ತ ಇದ್ರು offers ಇದೆ ಅಂತ. ಅದೇ ನಮ್ದ್ರಲ್ಲಿ ಇಲ್ಲಿ ಬಾದಾಮಿಗೆ ಎಲ್ಲಾ ಕೆಜಿಗೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿಗೆ ಸಿಕ್ತದೆ.

ನಮ್ಮ ತುಂಬಾ ಕಡಿಮೆ ಅಲ್ಲ ಈಗ offer ಎಲ್ಲ ಉಂಟು. ಹೋ ಹೋ ಬಾರಿ ಒಳ್ಳೆಯದೇ ಅಂತ. ಎಲ್ಲಾ ಉಂಟು ice~ ice cream ಕೂಡ buy one get one free .

family ice cream ಗೆ ಒಂದು ಏಳ್ನೂರು ಎಂಟ್ನೂರು ರೂಪಾಯಿ ಇರ್ತದಲ್ಲ ಒಂದು KG ಗೆ ಎಲ್ಲಾ. Family ದಕ್ಕೆ ತುಂಬಾ ಜಾಸ್ತಿ ಇರ್ತದಲ್ಲ. ಆ ಇಲ್ಲಿ ಆದ್ರೆ ಇನ್ನೂರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಸಿಕ್ತದೆ ಅಷ್ಟು ಉಂಟು ಒಳ್ಳೆ ಭರ್ಜರಿ offer ಈ ಸರ್ತಿ. ಹೋ ಬರ್ಬೇಕು ಮಾರ್ರೆ ಆಚೆ ಕಡೆ ಹಾಗಿದ್ರೆ. ಬನ್ನಿ ಬನ್ನಿ Puttur ಗೆ ಬನ್ನಿ ಒಳ್ಳೆ offer ಉಂಟು ನಿಮ್ಗೆ dress ಎಲ್ಲಾ ಉಂಟು ಅದೇ dress ಮತ್ತೆ shoe . ಮತ್ತೆ ಹುಡುಗಿಯರಿಗೆ shopping ಅಂತ ಹೇಳಿದ್ರೆ dress ಅಲ್ಲ ಮತ್ತೆಂತದು ಹೋಗುದು dress ಕಡೆಗೆನೇ ಮತ್ತೆ ಅದು ಅದು ಕೂಡ offer ಇದ್ಯಾ ಬಟ್ಟೆ ಕೂಡ. ಎಲ್ಲಾ ಒಂದ್ರಲ್ಲೇ ಎಲ್ಲಾ ಇರ್ತದೆ ಎಲ್ಲಾ.

ಇಲ್ಲಿ ನಮ್ದು ಮನೆ ಹತ್ರತ್ರ ಅದು ಹೊಸತ್ತು open ಆಗಿರುದಲ್ಲ ಅಂದ್ರೆ ಮೊನ್ನೆ ಅಷ್ಟೇ ಇತ್ತೀಚಿಗೆ ಒಂದ್ ಸ್ವಲ್ಪ ದಿನ ಆಯ್ತ್ ಅಷ್ಟೇ ಹಾಗೆ offer ಅಂತ ಹೇಳ್ತಿದ್ರು ಅಂದ್ರೆ ಮತ್ತೆ ಹೊಸತು ಹೊಸತು ಹಾಗೇನೇ ಅಲ್ಲ first first ಗೆ ಇರ್ತದೆ. Offer ಎಲ್ಲ. ಅದು ಅಂದ್ರೆ Republic Day ಅಂತ ಅಲ್ಲ ಹೀಗೇನೆ offer ಅಂತ ಬಿಟ್ಟಿದ್ದಾರೆ ಅವ್ರು ಅಲ್ಲಿ ಕೂಡ ಅಷ್ಟೇ ನಿಮ್ಗೆ ಅಂದ್ರೆ ನಿಮ್ಗೆ ಎಲ್ಲಸ ಇದೆ.